ಹೊರಗಿಂದ ಒಳಗೆ ಬರಬೇಕಾದರೆ ಒಂದು ಕದವಿದೆ. ಕ--

ಇದು ಒಂದು ಕಾಲೇಜ್ ಇಲ್ಲಿ ಮೂರು ಫ್ಲೋರಿ ನ ಕಾಲೇಜ್ ಇದೆ.

ಇಲ್ಲಿ ತುಂಬಾ ಕ್ಲಾಸು ಗಳು ಇವೆ ಇಲ್ಲಿ ಗಾರ್ಡನ್ ಏರಿಯಾ ಫುಲ್ ಗ್ರೀನರಿ ಆಗಿ ಇದೆ.

ಅದು ನೀಲಿ ಕಲರ್ ಮತ್ತು ಹಳದಿ ಕಲರ್ ಅನ್ನು ಹಚ್ಚಿದ್ದಾರೆ ನೋಡಲು ತುಂಬಾ ಚೆನ್ನಾಗಿ ಕಾಣುತ್ತಿದೆ.

ಒಂದು ಪೋಸ್ಟ್ ಬಾಕ್ಸ್ ಇದೆ ಇನ್ನು ಮುಂದೆ ಹೋದರೆ ಒಬ್ಬ ಮನುಷ್ಯ ಹಣ್ಣನ್ನು ಮಾರುತಿದ್ದಾನೆ.

ಇದು ಒಂದು ಮೈದಾನ ಅಲ್ಲಿ ಅಶೋಕ ಚಕ್ರ ಸ್ಟ್ಯಾಚು ವನ್ನು ನಿಲ್ಲಿಸಿದ್ದಾರೆ.

ಇಲ್ಲಿ ನೀರಿನ ಡಬ್ಬವಿದೆ ಪಕ್ಕದಲ್ಲಿ ಒಂದು ಟ್ರೇ ಇದೆ.

ಇದು ಒಂದು ರೈಸಾರ್ಟ್ ಇಲ್ಲಿ --

ಇದು ಬಟ್ಟೆ ಶಾಪ್ ಇದರ ಹೆಸರು ಪೃಥ್ವಿ ಫ್ಯಾಷನ್ .

ಇದು ಒಂದು ರೂಮ್ ರೂಮಲ್ಲಿ ಒಂದು ಕಬೋರ್ಡ್ ಇದೆ ಒಂದು ಪೌಡರ್ ರೂಮ್ ಇದೆ.

ಇದು ಹೊಲ ಅಲ್ಲಿ ಬೋರ್ ಅನ್ನು ತೆಗೆಯುವ ಮಷೀನ್ ಗಾಡಿ ಬಂದಿದೆ.

ಕುಡಿಯಲು ಜ್ಯೂಸ್ ಗಳು ಸಿಗುತ್ತವೆತಿನ್ನಲು ಬಿಸ್ಕೆಟ್ ಗಳು ಸಿಗುತ್ತವೆ.

ಇಲ್ಲವೆಂದರೆ ಸಣ್ಣ ಮಕ್ಕಳು ಆಟ ಆಡುತ್ತಾರೆ ಇದು ಹಸಿರು ಬಣ್ಣದಿಂದ ತುಂಬಿದೆ.

ಇದು ಒಂದು ಶಾಪ್ ಇಲ್ಲಿ ಎಲ್ಲ ತರಹದ ಮ್ಯಾಟ್ ಗಳು ಸಿಗುತ್ತಾವೆ

ಹಾಸಿಗೆ ಹಸುವ ಮ್ಯಾಟ್ ಕಾಲು ವರಿಸಿಕೊಳ್ಳುವ ಮ್ಯಾಟ್ --

ನಾಲ್ಕು ಚೇರು ಗಳನ್ನು ಇಟ್ಟಿದ್ದಾರೆ ಬಿಸ್ಲೇರಿ ಬಾಟಲ್ ಗಳನ್ನು ಹೊಂದಿಸಿದ್ದಾರೆ.

ಕೌಂಟರ್ ಮೇಲೆ ಒಬ್ಬ ಪುರುಷನು ಕುಂತಿದ್ದಾನೆ ಹಿಂದುಗಡೆ ಒಂದು ಫ್ರಿಡ್ಜ್ ಇದೆ.

ಇದು ಒಂದು ಕ್ರಿಕೆಟಿನ ಮೈದಾನ ಇಲ್ಲಿ ಎರಡು ಕಡೆ ಮೂರು ಸ್ಟೆಂಪ್ ಅನ್ನು ಹಾಕಿದ್ದಾರೆ.

ಅಲ್ಲಿ ಗೆರೆಗಳನ್ನು ಹಾಕಿದ್ದಾರೆ ಇದು ತುಂಬಾ ಸುಂದರವಾಗಿದೆ ಸ್ಟೇಡಿಯಂ

ಇದು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತಿದ್ದಾರೆ ಇಲ್ಲಿ--

ಕೆಳಗಡೆ ಒಬ್ಬ ಪುರುಷನು ಕುಂತು ಆಕ್ಟಿಂಗ್ ಅನ್ನು ಹೇಳಿಕೊಡುತ್ತಿದ್ದಾರೆ.